ಚಿತ್ರ ನೋಡಿದ್ರೆ ಏನನಿಸಬಹುದು ಅಂದ್ರೆ ಆ ಮೇ ಬಿ ಕ್ಲಿನಿಕ್ ಅದು ಸಂಜೀವಿನಿ ಕ್ಲಿನಿಕ್ ನಮ್ಮವ್ವ ಅಕ್ಕ ಪಕ್ಕ ಪ್ಲೇಸ್ ಗಳಲ್ಲಿ ಈ ತರ ಒಂದು ಸಂಜೀವಿನಿ ಕ್ಲಿನಿಕ್ ಇದ್ರೆ ಒಳ್ಳೇದು ಏನೇ ಸಣ್ಣ ಪುಟ್ಟ ಗಾಯಗಳಾದ್ರೂನು ಆ ಒಂದು ಏನೇ ಪ್ರಾಬ್ಲಮ್ ಇದ್ರು ನಾವು ಬೇಗ ಹೋಗಿ ಆ ಈ.

ಈ ಚಿತ್ರವನ್ನು ನೋಡಿದ್ರೆ ಇದು ಯಾವುದೊ ಒಂದು ಬುಕ್ ನ ಬುಕ್ಸ್ ನ ಅಂಗಡಿ ಯಾ ಯಾವ ಬುಕ್ ಬೇಕು ಯಾವ ಪೆಣ್ ಬೇಕು ಎಲ್ಲ ತರದ್ದು ಇಲ್ಲಿ ಬುಕ್ ನ ಅಂಗಡಿಗಳಲ್ಲಿ ಸಿಗುತ್ತೆ ಆ ನಾವು ಈ ಅಂಗಡಿಲಿ ತಗೋಬಹುದು ಮಕ್ಕಳಿಗೂ ಫ್ಯಾವರೆಟ್ ಅದ ಅಂಗಡಿ ಬುಕ್ ಪೆನ್ಸಿಲ್ ಗಳು ಬೇಕಾದ್ದು ಸಿಗುತ್ತೆ.

ಯಾವುದೊ ಒಂದು ಹಳೆ ಮನೆ ಇದು ಹಳೆ ಮನೆ ಮಧ್ಯ ಏನೋ ಮಾಡಕ್ಕೋಗಿ ಗುಂಡಿ ಮದ್ಯೆ ತೆಗೆದಿದ್ದಾರೆ. ಏನೋ ಕಟ್ಟಕ್ಕೆ ಹೋಗೋ ಹಂಗಿದ್ದಾರೆ ಕಟ್ಟಕ್ಕೆ ಆಗೋದಿಲ್ಲ. ಆ ಗೇಟ್ ಇದೆ ಮಧ್ಯದಲ್ಲಿ ಗುಂಡಿ ಇದೆ ಗುಂಡಿ ಮಧ್ಯ ಆ ಏನೋ ಕಟ್ಟಡ ಕಟ್ತಾ ಇದ್ದಾರೆ ಸರಿಯಾಗಿ ಕಾಣಿಸ್ತಾ ಇಲ್ಲ.